ಇದು ಮಾಲ್ ಕೆಳಗಡೆ ಇರುವಂತ ಕಾರ್ನ ಪಾರ್ಕಿಂಗ್ ಶೆಡ್ಡು ಇರಬಹುದು ಅನಿಸ್ತಾ ಇದೆ. ಕಾರ್ ಪಾರ್ಕಿಂಗ್ ಶೆಡ್ಡು ಅಲ್ಲಿ ತುಂಬ ಕಾರ್ ಗಳು ನಿಂತಿದೆ. ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಕಾರ್ ಪಾರ್ಕಿಂಗ್ ಮಾಡಿ ಬರ್ತಾ ಇರೋತರ ಕಾಣಸ್ತಾಯಿದೆ.

ಮೆನ್ಸ್ ಪಾರ್ಲರ್ ಇದೆ ಪಾರ್ಲರ್ ಎದುರ್ಗಡೇ ಸ್ಕೂಟಿ ಬೈಕ್ಗಳೆಲ್ಲ ನಿಂತಿದೆ ಹೊರಗಡೆ ಯಾರೋ ಒಬ್ರು ಪಾರ್ಲರ್ ಒಲ್ಗಡೆ ಹೋಗ್ಬೇಕು ಅನ್ಕೊಂತಾಯಿದ್ದಾರೆ ಒಲ್ಗಡೆ ಜನ ಇದ್ದಾರೆ--

ಪಕ್ಕದಲ್ಲೇನೇ ಲೇಡೀಸ್ ಪಾರ್ಲರ್ ಇದೆ ಯಾರ್ ಬೇಕಾದ್ರೂ ಕೂಡ ಅಲ್ಲೋಗಿ ಬ್ಯುಟಿ ಟಿಪ್ಸ್ ಗಳು ತಗೋಬಹುದು ಬ್ಯೂಟಿಷಿಯನ್ ಕೂಡ ಮಾಡಿಸ್ಕೊಬಹು --

ಇದು ಯಾರೋ ಅವಧೂತರು ಇರೋ ಅಂತಹ ಸ್ಥಾನ ಇರಬೇಕು ಅನಸ್ತಾಯಿದೆ ಇಲ್ಲಿ ಒಳಗಡೆ ತುಂಬಾ ಚೆನ್ನಾಗಿ ಪ್ರಶಾಂತವಾಗಿ ಸ್ಥಳ ಇರುತ್ತೆ ಮೇಲೆ ದೊಡ್ಡ ಬಂಡೆ ಇದೆ.

ಬೈಕ್ ಗ್ಯಾರೇಜ್ ಗ್ಯಾರೇಜಲ್ಲಿ ಒಂದು ಬೈಕ್ ನಿಲ್ಲಸ್ಕೊಂಡು ಅವರು ಮೆಕ್ಯಾನಿಕ್ ಬೈಕ್ ರಿಪೇರಿ ಮಾಡ್ತಾ ಇದ್ದಾರೆ ಬೈಕ್ ಓನರ್ ಇನ್ನೇನು ಮುಗದು ಬಿಡುತ್ತ ಹೆಂಗೋ ಅಂತ ಪಾಪಾ ಪಿಳಿ ಪಿಳಿ ಕಣ್ಣು ಬಿಟ್ಟಕೊಂಡು ಕಾಯತ ಇದ್ದಾರೆ ಬೈಕ್ ಆದಷ್ಟು ಬೇಗನೆ ರೆಡಿ ಆಗ್ಲಿ ಅಂತ ಹೇಳಿ ದೇವರನ್ನ ಪ್ರಾರ್ಥಿಸ್.

ಮಾಡುವೆ ಹೆಣ್ಣು ಗಂಡು ಇಬ್ರುದು ಕೂಡ ಮುಹೂರ್ತ ಇವಾಗ ಈಗ ಬ್ರಹ್ಮ ಗಂಟೇನೂ ಕಟ್ಟಿ ಮಾಡುವೆ ಶಾಸ್ತ್ರಾ ಮಾಡ್ತಾಯಿದ್ದಾರೆ. ಅಲ್ಲಿ ಎಂಟು ಜನ ಇದಾರೆ. ಎಂಟು ಜನ ಅದ್ರಲ್ಲಿ ಇವು ನ ಮೂರ್ ಜನ ಗಂಡ ಮಕ್ಕ್ಳು--

ಇಲ್ಲಿ ಯಾವುದೋ ಒಂದು ಓ ಬೆಟ್ಟ ಗುಡ್ಡ ತರ ಕಾಣಿಸ್ತಾ ಇದೆ. ಒಳ್ಳೆಯ ಯಾಣದ ತರ ಕಾಣಿಸ್ತಾ ಇದೆ. ಅಲ್ಲಿ ಯಾರೋ ಒಬ್ಬ ನಿಂತು ಫೋಟೋ ತೆಗೆಸಿದಾರೆ. ಅವರು ಬರ್ಮುಡಾ ಹಾಕಿದಾರೆ ಟೀಶರ್ಟ್ ಹಾಕಿದಾರೆ. ಅಲ್ಲಿ ಅಹ್ ಮೇಲಿಂದ ನೋಡಕ್ಕೆ ಪ್ಲೇಸ್ ತುಂಬಾ ಚೆನ್ನಾಗಿ ಕಾಣಸ್ತಿ--

ಟೀ ಅಂಗಡಿ ಇದೆ ಟೀ ಅಂಗಡಿ ಅಲ್ಲಿ ಮಡಕ ಲೋಟಗಳು ತರ ಇದೆ ಕಾಣಿಸ್ತಾ ಇದೆ. ಅದರಲ್ಲಿ ಕುಡಿಯಕ್ಕೆ ತುಂಬಾ ಟೇಸ್ಟಿ ಅನ್ನಸುತ್ತೆ ಟೀ ನಾ. ಈಗ ನಾವ ಇತರ ಪ್ಲಾಸ್ಟಿಕ್ ಬಳಸುವ ಬದಲು ಮಡಕ ಬಳಸ ಬಳಸಬಹುದು. ಅದರಿಂದ ಪರಿಸರವ ಸಹ ಹಾನಿಯಾಗಲ್ಲ ಪರಿಸರ ಸಂರಕ್ಷಣೆ ಮಾಡಿದಂಗಾಗುತ್ತೆ.